ಈ ತರ ಬ್ಯೂಟಿಫುಲ್ ಪ್ಲೇಸ್ ನ ನೀವು ಕೂಡ ವಿಸಿಟ್ ಮಾಡಿ ಮಾಡ್ಬೇಕಂದ್ರೆ ಶಿವಮೊಗ್ಗಕ್ಕೆ ಬನ್ನಿ.

ಎಷ್ಟು ವೈಕಲ್ಸ್ ನಿಂತಿದೆ ನೋಡಿ ನಮ್ಮ ಮಾಲ್ ಅಲ್ಲಿ ಕೂಡ ಪಾರ್ಕಿಂಗ್ ಅಲ್ಲಿ ಇಷ್ಟೇ ವೈಕಲ್ಸ್ ನೋಡ್ಬಹುದು ನೀವು ನಮ್ಮ ಶಿವಮೊಗ್ಗದಲ್ಲಿರೋ ಮಾಲ್ --

ಬೇಕ್ರಿ ಐಟಮ್ಸ್ ಎಷ್ಟು ನಮಗೆ ಒಳ್ಳೆದು ಅಷ್ಟೆ ಹಾರ್ಮ್ಫುಲ್ ಅಂತ ನಮಗೆ ಗೊತ್ತು ಬಟ್ ಸ್ಟಿಲ್ಲ್ ಆಲ್ಮೋಸ್ಟ್ ಆಲ್ದ ಟೈಮ್ಸ್ ನಾವ್ ತಿನ್ನೋದು ಇದೇ ಫುಡ್ನ ಮನೆ ಫುಡ್ ಕ್ಕಿಂತ ಜಾಸ್ತಿ ಬೇಕ್ರಿ ಫುಡ್ನ ಕನ್ಸ್ಯೂಮ್ ಮಾಡ್ತೀವಿ.

ಇದ್ರಲ್ಲೆ ಪಿಕ್ಕಲ್ ಫೀಲ್ ಮಾಡ್ಬೋದು.

ಕೆನ್ರ ಬ್ಯಾಂಕ್ ಎಲ್ಲಾರ್ದು ಕೂಡ ಆಲ್ಮೋಸ್ಟ್ ಈ ಕೆನ್ರಾ ಬ್ಯಾಂಕ್ ಅಲ್ಲ್ ಅಕೌಂಟ್ ಇರುತ್ತೆ ಸೊ ಕೆನ್ರ ಮತ್ತೆ ಸಿಂಡಿಕೇಟ್ ಎರ್ಡೂ ಮರ್ಜ್ ಆದ್ಮೇಲೆ --

ಈ ಕನ್ಸಸ್ಟ್ರಕ್ಷನ್ ನೋಡ್ದಾಗ ಗ್ಲ್ಯಾಸ್ ಹೌಸ್ ನ --

ಇದೆ ತರ ಬ್ಯೂಟಿಫುಲ್ ಆಗಿರೊ ತುಂಬಾ ಲೇಕ್ಸ್ ಇತ್ತು ಶಿವಮೊಗ್ಗದಲ್ಲಿ ಬಟ್ ಇವಾಗ ಒಂದು ಫಿವ್ ತ್ರೀ ಆರ್ ಫೋರ್ ಇರ್ಬೋದು ಸೊ ಬಿಲ್ಡಿಂಗ್ ಕನ್ಸ್ ಸ್ಟ್ರಕ್ಷನಿಂದ ಆಲ್ಮೋಸ್ಟ್ ಅಲ್ಲ ಲೇಕ್ಸ್ ಕ್ಲೋಸ್ ಮಾಡಿದಾ --

ಯಾವುದೆ ರೀತಿ ಏಂಡ್ ಅಕೌಂಟ್ ಮಾಡ್ಸಿದ್ ತಕ್ಷಣ ಅವ್ರ ಲೈಫಿಗೆ ಇನ್ಸ್ಶ್ಯುರೆನ್ಸ್ ಕೂಡ ಕಂಪಲ್ಸರಿ ಮಾಡ್ಸ್ --

ನಮ್ಮನೆ ಮುಂದೆ ಕೂಡ ಇದೇ ತರ ಗ್ರೀನರಿ ಫುಲ್ಲ್ ಇದೆ.

ಇಷ್ಟ್ ಚೆನ್ನಗಿದೆ ಅಂದ್ರೆ ನೇಚರ್ ಗು ಎಷ್ಟು ಸ್ಪೇಸ್ ಕೊಡ್ತಿದಾರೆ ಟ್ರೀಸ್ ನ ಕಟ್ ಮಾಡ್ತಿಲ್ಲ ಅನ್ನೊದಕ್ಕೆ ಈ ಪಿಕ್ ಅಲ್ಲಿರೋದೆ ಪ್ರೂಫ್ .

ಈ ತರ ಒಂದು ಶಾಪ್ ಇರೋದ್ರಿಂದ ಎಷ್ಟ್ ಯೂಸ್ಫುಲ್ ಆಗತ್ತೆ --

ಸಕ್ಕತ್ತ್ ಆಗಿರುತ್ತೆ ಆ ಕ್ಯಾಂಡಲ್ ಹಚ್ಕೊಂಡು ಆ ಕ್ರಿಸ್ಸ್ಮಸ್ಸ್ ಟೈಮಲ್ಲಿ ಮಾಡೊ ಸೆಲೆಬ್ರೇಶನ್ ವಾವ್ .

ಸಕ್ಕತ್ತ್ ಎಂಟರ್ಟೈನಿಂಗ್ ಆಗಿರುತ್ತೆ ಕ್ರಿಸ್ಸ್ಮಸ್ಸ್ .

ಒಳ್ಳೆದು ಬೋಡಿ ಗು ಕೂಡ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಯೋಗಾನ ಡೈಲಿ ಮಾಡ್ಬೇಕಂತ ಈ ಪಿಕ್ಕಲ್ಲಿ ತೋರಿಸ್ಕೊ --

ಬುಕ್ಸ್ ಶೋಪ್ಸ್ ಸ್ಟೂಡೆಂಟ್ಸ್ ಜಾಸ್ತಿ ಹೋಗೋದು ಇದೇ ಪ್ಲೇಸ್ ಗೆ ಯಾವ್ ವೆರೈಟೀಸ್ ಓಫ್ ಬುಕ್ಸ್ ಸಿಗುತ್ತೆ ಯಾವ್ದ್ಯಾವ್ದ್ ಕೋಸ್ಟ್ ಇರುತ್ತೆ ಅಂತ ಅವ್ರು ಎಲ್ಲಾದು ಫರ್ಸ್ಟ್ ಹೇಳ್ಬಿಟ್ಟು ಆಮೇಲೆ ನಾವ್ ಪರ್ಚೇಸ್ ಮಾಡ್ತೀವಿ.

ಈ ತರ ಬುಕ್ ಸ್ಟಾಲ್ ನ ವಿಸಿಟ್ ಮಾಡಿ ನಮ್ಗೆ ಇಷ್ಟ ಆಗಿರೊ ಪ್ರಾಡಕ್ಟ್ಸ್ ನ ಬೈ ಮಾಡ್ತೀವಿ ಸ್ಟೂಡೆಂಟ್ಸ್ ಡೈಲಿ ಒನ್ಸ್ ಆದ್ರು ವಿಸಿಟ್ ಮಾಡೊ ಪ್ಲೇಸ್ ಇದು.

ಈ ಪಿಕ್ ನೋಡಿದ್ರೆ ಕಾಲೇಜ್ ಪ್ರಿನ್ಸಿಪಲ್ ರೂಮ್ ಮತೆ --

ವಾಟರ್ ಪೊಲ್ಲ್ಯೂಷನ್ ಮಾಡ್ತಾರೆ ಸೋ ಅದನ್ನ ಕಮ್ಮಿ ಮಾಡಿ ಆ ವಾಟರ್ ನ್ನ ನಾವೆ ರೀಸೈಕಲ್ ಆಗಿ ಯೂಸ್ ಮಾಡೋದ್ರಿಂದ ಸೊ ಕ್ಲೀನ್ ಇಟ್ಟ್ಕೊಂಡ್ರೆ ನಮ್ಮ್ ಹೆಲ್ತ್ ಗೆ ಒಳ್ಳೆ --

ಕಲ್ಟಿವೇಟ್ ಮಾಡಿ ಗ್ರೋ ಮಾಡಿ ಅದನ್ನ ಕಟ್ ಮಾಡಿ ಅವ್ರು ಮಾರ್ಕೆಟ್ ತರ್ಬೇಕಂದ್ರೆ ಅವ್ರುದ್ ಎಷ್ಟು ಎಫರ್ಟ್ಸ್ ಇರುತ್ತೆ ಮತ್ತೆ ಅವ್ರು ಸೇಲ್ ಮಾಡಕ್ಬಂದಿರೊ ಪ್ರೈಸ್ ನ ಹೋಲ್ಸೇಲ್ ಅಲ್ಲಿ ಎಷ್ಟು ಚೀಪ್ ಆಗಿ ತಗೊಂಡು--

ಕಂಸ್ಟ್ರಕ್ಷನ್ ಇದ್ರಲ್ಲಿ ಇಂಜಿನಿಯರಿಂಗ್ ಕಲೆ ಎಷ್ಟಿದೆ ಅಂತ ಗೊತಾಗತ್ತೆ ಎಷ್ಟ್ ನೀಟ್ ಆಗಿರೋ ಪ್ಲೇಸಲ್ಲಿ ಪ್ಲ್ಯಾನ್ ಮಾಡ್ಬಿಟ್ಟು ಒಂದು ಬಿಲ್ಡಿಂಗ್ ನ ಕಂಸ್ಟ್ರಕ್ಟ್ ಮಾಡ್ತಾರೆ.

ಫರ್ಸ್ಟ್ ಪಿಲ್ಲರ್ ಸ್ಟ್ರೋಂಗ್ ಇರ್ಬೇಕಂದ್ರೆ ಇಂಜಿನಿಯರಿಂಗ್ ಪ್ಲ್ಯಾನ್ ಚೆನ್ನಾಗಿರ್ಬೇಕ್.

ಸೋ ಇಲ್ಲಿ ಯಾವುದೇ ರೀತಿ ಫೆಸಿಲಿಟೀಸ್ ಬೇಕಿದ್ರು ಸಿ.ಅ ಸಿ.ಎಮ್.ಎ. ಪಿ.ಜಿ.ಡಿ.ಸಿ.ಎ ಕೋಚಿಂಗ್ ಎಲ್ಲ ಕೋಚಿಗು ಕೂಡ ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ.